ಮತ್ತು ಇಲ್ಲಿ ಎಂಟು ಕಂಬಿಗಳು ಇವೆ ಎಂಟು ಕಂಬಗಳ ಮೇಲೆ ಸುತ್ತಮುತ್ತ ಕಾಡುಗಳು ಇವೆ.

ಈಗ ಈ ಜಾಗ ತುಂಬಾ ಪ್ರಶಾಂತ ವಾಗಿದೆ ಸುತ್ತ ಮುತ್ತ ಕಾಡುಗಳು ಇವೆ ಗಾರ್ಡನ್ ಇದೆ ಇಲ್ಲಿ ಕೂಡಾಲು ಜಾಗ ಇದೆ ಮೇಲುಕೊಳ್ಳೂ ಜಾಗ ಇದೆ ಆಟ ಆಡಲು ಜಾಗವಿದೆ .

ಇ-ಇ ಇಲ್ಲಿ ಅಡಿಕೆ ತೋಟ ಇದೆ ಹ್ಮ್ಮ್ ಪಾಟ್ ಇದೆ ಗಿಡ ಚಲೋ ಪಾಟ್ ಇದೆ ಇಲ್ಲ ಇದೆ ಗಾರ್ಡನ್ ಇದೆ ಕ್ರಿಸ್ಮಸ್ ಗಿಡಯಿದೆ.

ಈ ಜಾಗ ತುಂಬಾ ಪ್ರಶಾಂತವಾಗಿದೆ ಸುತ್ತ ಮುತ್ತ ಬಿದಿರಿನ ಕೋಲು ಗಿಡ ಗಿಡ ಇವೆ. ಇಲ್ಲಿ ಹಚ್ಚ-ಹಸಿರಾದ ಗಿಡಗಳು ಮರಗಳು ಮತ್ತು ಶುದ್ಧ ಗಾಳಿಯನ್ನು ಹೊಂದಿರುತ್ತದೆ ಈ ಜಾಗ.

ದೊಡ್ಡ ಮಾರ್ಕೆಟಿಂಗ್ ಇದೆ ಹಲ ತಿಂಡಿ ತಿನುಸುಗಳು ಹಣ್ಣು ಹಂಪಲಗಳು ಜ್ಯೂಸು ಗಳು ತಂಪು ತಂಪು ಪಾನೀಯಗಳು ಸಿಗುತ್ತವೆ. ಇಲ್ಲಿ ಚಿಪ್ಸ್ ಗಳು ತಿನ್ನೋ ತಿಂಡಿ ತಿನುಸುಗಳು ಎಲ್ಲ ಸಿಗುತ್ತವೆ .

ಗಿಡ ಮರಗಳು ಪ್ರಶಾಂತವಾಗಿದೆ ಈ ಜಗ ಪ್ರಶಾಂತ --

ಇಲ್ಲಿ ಟ್ಯುಯೊಗಳು ಅ-ಜಾಗ ಸಿದ್ಧವಾಗಿದೆ.

ಮಲೆನಾಡು ಮಿನಿ ಮಾರ್ಟ್ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇದೆ ಕೋಲ್ಡ್ ಡ್ರಿಂಕ್ಸ್ ಗೆ ಒಂದು ಶಾಪ್ ಇದೆ ಶೋಪಿನಲ್ಲಿ ಮಲೆನಾಡು ಕಸಬರಿಗೆ ಇದೆ.

ಏ ಏವ್ ಹೂವು ಹೂವಿನ ತೋಟದಲ್ಲಿ ಒಂದು ಗೂಡಿಸಲು ಆಗಿದೆ ಗುಡುಸಿಲಿನಲ್ಲಿ ಕಲ್ಲು ಇದೆ ಅಡ್ಡಾಡಲ್ಲು ಜಾಗವಿದೆ ಮನಷ್ಯ ಅಡ್ಡಾಡಲ್ಲು ಜಾಗವಿದೆ ಇಲ್ಲಿ ಕುಲ ಜಾಗವಿದೆ ಎಲ್ಲಾ ತಗಡಿನಡೆ.